ಅಡ್ಗೆ ಸಾಮಾನ್ ತಗೋಬೋದು ಎಲ್ಲ ತಗೋಬೋದು ಇದು ನಮ್ ರಾಯ್ಚೂರಲ್ಲಿರೋದು ನಮ್ ಹೆಮ್ಮೆ.

ಬಹಳ ಚೆನ್ನಾಗದೆ ಇದು ದ್ರಲ್ ಆಫರು ಕೊಡ್ತಾರೆ ದೀಪಾವಳಿಗೆ ಸಂಕ್ರಾಂತ್ರಿಗೆ ಯಾವ್ದಾರು ಹಬ್ಬ ಬಂದ್ರೆ ದೀಪ ಅಆಆಫರುನು ಇರ್ತವ --

ಇದರಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರೂ ಜಾಗಿಂಗ್ ಬರ್ತಾರಾ ಎಲ್ಲ ವಾಕಿಂಗ್ ಮಾಡ್ತಾರಾ.

ನನ್ನ ಫ್ರೆಂಡ್ಸ ಇದ್ರಲ್ಲೇ ಓದಿರೋದು ಅವ್ನು ಹೇಳ್ತಾನ ಇದ್ರಲ್ಲಿ ಚೆನ್ನಾಗಿದ್ದರಪ್ಪಾ ಇಸ್ಟೂಡೆಂಟ್ಸ್ ಆಗಿರ್ಬೋದು.

ತ್ತೇ ಟೀಚರ್ಸ್ ಆಗಿರ್ಬೋದು ಎಲ್ಲಾರ್ ಚಲೋ ಆರ ನಮ್ ಜೊತೆ ಫ್ರೆಂಡ್ಲಿ ಆರ ಇದು ನಮ್ ರಾಯಚೂರ್ ವಾಸವಿ ನಗರಲ್ಲಿ ಇರೋದು.

ಅವ್ರ ವಿಚಾರ್ಸ್ತವ ಬಹಳ ಚೆನ್ನಾಗ್ ಇರ್ತಾವಿಲ್ಲಿ.

ನಾಕೇ ದಿನದಾಗ ಅವನ ಚೆನ್ನಾಗ್ ಮಾಡಿ ಕಳ್ಸ್ಯಾರ.

ಎಲ್ಲಕ್ ಒಳ್ಳೆ ಒಳ್ಳೆ ಸ್ಪರ್ಧೆಯನ್ನು ನಡೆಸ್ತಾರ ಅದ್ರಲ್ಲಿ ಫಸ್ಟ್ ಬಂದವರಿಗೆ ಬಹುಮಾನಗಳನ್ನು ನೀಡತಕ್ಕದ್ದು ಎಲ್ಲರೂ ಚೆನ್ನಾಗಿ ಬಹುಮಾನ ಕೊಡ್ತಾರಾ.

ಇದು ನಮ್ ರಾಯ್ಚುರ್ದೆಲ್ಲಾ ಚೆನ್ನಾಗ್ ಕ್ಲೀನ್ ಮಾಡೋದು ಸ್ಟೇಷ ಬಸ್ ಸ್ಟ್ಯಾಂಡ್ ಅಂದ್ರೆ --

ಇದು ಕಾಡಿನಲ್ಲಿ ಹಿರಿಯರು ಮತ್ತೆ ಚಿಕ್ಕ್ ಮಕ್ಳು ಎಲ್ಲರು ಇದೆ ವಾಕಿಂಗ ಮಾಡ್ತಾರಾ.

ಚಿಕ್ಕ್ ಮಕ್ಳು ಈ ಸಮಾನ್ ಜೊತೆ ಆಟ ಆಡ್ತಾರಾ ಜಾರಬಂಡಿಯಾಗಿರಬಹುದು ಜೋಕಾಲಿಯಾಗಿರಬಹುದು.

ಎಲ್ಲ ಮತ್ತೆ ಅಡುಗೆ ಸಾಮಾನು ಸಿಗತ್ತವ ಏನಾನ ಅರ್ಜೆಂಟ್ ಆಗಿರ್ಬದು ಅಂದ್ರೆ ಇಲ್ಲೇ ಹೋಗ್ಬೋದಪ್ .

ತೂ ಮಾವಿನ್ಕೆರೆ ರಯಚೂರ್ ಅಲ್ಲಿರೊದು ಮಾವಿನ್ಕೆರೆ ಇದ್ದರಲ್ಏನದೆ ನೋಡಿರ್ಬಹುದು ಬಾತುಕೋಳಿಯಾಗಿರಬಹುದು ಮೀನಾಗಿರಬಹುದು --

ಎಲ್ಲ ಕ್ಲೀನ್ ಆಗಿ ನೋಡ್ಕಂತಾರೆ ಅಲ್ಲಿರೋರ್ ಜನ ಕೂಡ ಏನ್ ಕಸ ಗೀಸ ಹಾಕಲ್ಲ ಎನ್ ಇದ್ರಲ್ಲಿ ಮಾವಿನಕೆರೆಯಲ್ಲಿ --

ಎಲ್ಲ ಫೆಸಿಲಿಟಿ ಕೂಡ ಕಡಿಮೆ ರೇಟಲ್ಲಿ ಬರ್ತಾವಿಲ್ಲಿ.

ಇಲ್ಲೇ ನಮ್ಮ ರಾಯಚೂರ್ ಪಕ್ಕನೆ ಇರೋ ತುಂಗಭದ್ರಾ ನದಿ ಅಂತ --

ಅಂದ್ರೆ ಇಲ್ಲಿ ಇಲ್ಲಿಯಪ್ಪ ಅಂದ್ರೆ ಎಲ್ಲಾತರದ್ದು ಸಾಮಾನು ಸಿಗ್ತವೆ ಎಲೆಕ್ಟ್ರಿಕಲ್ ಸಾಮಾನು ಚನ್ನಾಗ್ ಡಿಸ್ಕೌಂಟು ಸಿಗತ್ತೆ ಹೊಲ್ಲ್ಸಲ್ ಆಗಿರೋದ್ರಿಂದ.

ಅಂದ್ರೆ ಏನಂದ್ರೆ ಚಲೋ ಚಲೋ ಬೂಟ್ಗಳಾಗಿರಬಹುದು ಚಪ್ಲಿಗಳಾಗಿರಬಹುದು ಚಲೋ ಕ್ವಾಲಿಟಿವ್ ಸಿಗತ್ತವ್ ಮತ್ತೆ ಕಡಿಮೆ ರೇಟುನು ಇರ್ತಾವ್ ಕಡಿಮೆ ರೇಟ್ --

ಆಹ್ಹ್ ಬೂಟು ಚಪ್ಪಲ್ ಆಗಿರ್ಬಹುದು ಚಲೋ ಕ್ವಾಲಿಟಿ ಸಿಗ್ತಾವ್ ಅಂತ ಹೇಳ್ಬಹುದ್.

ಚೆನ್ನಾಗಿರ್ತದೆ ಇಲ್ಲಿ ಆದ್ರೆ ಅಷ್ಟು ರಶೂ ರಶ್ಶ ಬಹಳ ಇದ್ರೂನು ಬಹಳ ಕಂಟ್ರೋಲ್ ಮಾಡ್ತಾರೆ ಪೊಲೀಸರಲ್ಲಿ --

ಇಲ್ಲಿ ಎನಿಠೆಮ್ ಎನಿಟೈಮ್ ಪೆಟ್ರೋಲು ಡಿಸಲ್ ಆಗಿರ್ಬೋದು ಎಲ್ಲ ಕಾರ್ಗಳಿಗೆ ಬೈಕ್ಗಳಿಗೆ ಎಲ್ಲ ಹಾಕ್ತಾರಾ ಚಲೋ ಇರ್ತವ ಇ. .

ಇದೂ ನಮ್ಮ ರಯ್ಚೂರ್ ಅಲ್ಲಿರುವಂತ ಮಸೀದಿ ಎಸ್ಟ ಎಎ ಎಸ್ಟ್ ಬ್ಯೂಟಿಫುಲ್ ಆಗ್ ಕಾಣಾತೈತ್ ನೋಡ್ರಿ ನೈಟ್ ಟೈಮ್ ಅಲ್ಲಿ ಲೈಟಿಂಗ್ ಆಗಿರ್ಬೋದು ಅದು ಎಲ್ಲ --

ವರ್ಕೌಟುನು ಚೆನ್ನಾಗ್ ಮಾಡಿಸ್ತಾರೆ ಡೈಲಿ .

ಇದು ಮೊನ್ನೆನೇ ರೀಸೆಂಟಾಗಿ ಇಲ್ಲೇ ನಮ್ ರಯ್ಚೂರಲ್ಲಿ ಟೈಲರ್ ಶಾಪ್ ಓಪನ್ ಆಗಿರೋದು ಆಹ್ಹ್ ಅಂದ್ರೆ ಎಲ್ಲ ತರ ಬಟ್ಟೇನೂ ಹೊಲಿತಾರೆ ಹುಡುಗ್ರುಹು ಚಿಕ್ಕ್ ಮಕ್ಳು ದೊಡ್ಡೋರ್ ಕಾಲೇಜು --

ತಪ್ ಅಂದ್ರೆ ಏನಪ್ಪಾ ಅಂದ್ರೆ ಆಆ ರ ಬೆಳಿಗ್ಗೆ ಹತ್ತ್ ಗಂಟೆಯಿಂದ ರಾತ್ರಿ ಹತ್ತ್ ಗಂಟೆವರೆಗೆನು ಓಪನ್ ಇರ್ತದೆ ಅಂದ್ರೆ ಬುಕ್ಸ್ ಪೆನ್ಸಾಗಿರ್ಬೋದು ಎಲ್ಲ ಆಆ ಜಾಮಿಟ್ರಿ ಬಾಕ್ಸ್ ಆಗಿರ್ಬೋ --

ಹಾಕ್ತಾರೆ ಅವ್ರು ಆನ್ಲೈನ್ ಅಪ್ಲಿಕೇಶನ್ --

ಎಲ್ಲ ಅಡಿಗೆ ಸಾಮಾನ್ ಕಿರಣಿ ಸಾಮಾನ್ ಎಲ್ಲ ಸಿಕ್ತೈತೆ ಮಾಲಲ್ಲಿ .

ಡ್ರೆಸ್ ಪೀಸ್ ಆಗಿರ್ಬೋದು ಎಲ್ಲ ಐಟಮು ಚೆನ್ನಾಗಿ ಚೆನ್ನಾಗಿ ಇರ್ತಾವೆ ಮಾಲಲ್ಲಿ .

ಬಂದು ರಯ್ಚೂರಲ್ಲಿ ಪೂಣಮ್ ಟಾಕೀಸ್ ಅಂತ ಆ ಪೂಣಮ್ ಟಾಕೀಸೇಗದ್ ನೋಡ್ರಿ ಸ್ಕ್ರೀನ್ ಆಗಿರ್ಬೋದು ಸೀಟ್ಗಳಾಗಿರ್ಬೋದು ಮತ್ತೆ ಇಲ್ಲಿ ಆಗಿರ್ಬೋದು ಪಾರ್ಕಿಂಗ --

ಎಲ್ಲಾ ಫೆಸಿಲಿಟಿಗಳಿವ ಫ್ಯಾನ್ ಮತ್ತೆ ಎ.ಸಿ --

ದ್ರಲ್ ಆಗಿರ್ಬೋದು ಬೆಳಿಗ್ಗೆ ಮಧ್ಯಾಣಾ ರಾತ್ರಿ ಸಾಯಂಕಾಲ ಎಲ್ಲ ಟೈಮಲ್ಲು ಕರೆಕ್ಟ್ ಕರೆಕ್ಟಾಗಿ ನಮಾಜ್ ಮಾಡ್ತಾರೆ ಎಲ್ಲಾ ಮುಸ್ಲಿಮ್ಸ್ ಗಳು ಸೇರಿ --

ಇಲ್ಲೆಷ್ಟು ಸರ್ವಿಸ್ ಫಾಸ್ಟ್ ಇರ್ತದಪ್ಪ ಅಂದ್ರೆ ಆಆಆ ನಾವ್ ಕಾರ್ ಬಿಟ್ಟಿವಿ ಅಂದ್ರೆ ಬೆಳಿಗ್ಗೆ ಬಿಟ್ರೆ ಮಧ್ಯಾಹ್ನ ತನ್ಕ ಕೊಟ್ಟ್ಬಿಡ್ತಾರೆ ಇವ್ರೆಲ್ಲಾ ಸರ್ವಿಸ್ ಮಾಡಿ.

ತ್ತು ರಯ್ಚೂರಲ್ಲಿ ಬಂದಿರುವಂತ ಹೊಸ ಮಿಷಿನು ಹೊಸ ಮಿಶಿನ್ ಅಂದ್ರೆ ಕವ್ಳೆ ಕೊಯ್ಯೋದು ಕವ್ಳೆ ಕೊಯ್ಯೋದು --